ಈ ಚಿತ್ರದಲ್ಲಿ ಒಂದು ಹೇರ್ ಕಟಿಂಗ್ ಅಂಗಡಿಯ ಹೊರಗಿನ ಚಿತ್ರಣವನ್ನು ನೋಡುತಿದೇವೆ ಒಳಗಡೆ ಒಬ್ಬ --

ಫೋಟೋಕ್ಕೆ ಫೋಸ್ ಕೊಡುತ್ತಿರುವ ದೃಶ್ಯ ಕಾಣಬಹುದಾಗಿದೆ ಇವನು ತನ್ನ ಕೂದಲನ್ನು ಅತ್ಯಂತ ಸುಂದರವಾಗಿ ತುಂಬಾ ಸ್ಟೈಲ್ ಆಗಿ ಕಟ್ ಮಾಡಿಕೊಂಡಿರುತ್ತಾನೆ.

ಅತ್ಯಂತ ಸುಂದರವಾಗಿಲ್ಲಿ ಕ್ಯಾಂಡಲ್ ಗಳನ್ನು ಜೋಡಿಸಿದರೆ ಹಾಗೇನೆ ಇಲ್ಲಿ ದೂಪದ ಕಡ್ಡಿ ಉರಿಯುತ್ತಿರುವ ದೃಶ್ಯ ಕೂಡ ಕಾಣುತ್ತಿದೆ.

ಇದೊಂದು ಕಾರ್ಖಾನೆಯ ದೃಶ್ಯವನ್ನು ಕಾಣುತ್ತಿದ್ದೇವೆ. ಈ ಕಾರ್ಖಾನೆಯ ಕಾರ್ಮಿಕರು ಒಂದು ಕಡೆ ಸೇರಿರುವ ದೃಶ್ಯ ಕಾಣುತ್ತಿದ್ದೇವೆ.

ಚಿತ್ರದಲ್ಲಿ ಹಲವಾರು ಮಹಿಳೆಯರು ಪೂಜೆ ಮಾಡುತ್ತಿರುವ ದೃಶವನ್ನು ಕಾಣುತ್ತಿದ್ಧೇವೆ ಈ ಒಂದು ಈ ಒಂದು ಏರಿಯಾವನ್ನು ಬಲ್ಲೋನ್ನಿಂದ ಸಿಂಗರಿಸಿದ್ದಾರೆ.